ನದಿ ಮೂಲಕ ಅಲ್ಲಿ ಹೋಗಾಕ ಹಾದಿ ಮಾಡಿಲ್ಲ ಹಾದಿಗಿ ಅಡ್ಡ ತಂತಿ ಕಟ್ಟೈತಿ.

ನೋಡ್ರಿ ಮಸ್ತ್ ಕಟ್ಟತಾರ ಅಪಾರ್ಟ್ಮೆಂಟ್ .

ಇನ್ನು ಆಡೋ ಮುಂಚೆ ಫೀಲ್ ಮಾಡಿ ಇವ್ರ್ ನೋಡಿದ್ರೆ.

ಅವ್ರಿಗ್ ನೀರಿಲ್ಲ ಅಲ್ಲಿ ಅದಕ್ಕ ಅನ್ಸಾಕತೈತಿ. ಸ್ವಲ್ಪ ನೀರ್ ಅದಾವ. ಕೆಳಗ್ ಕಾಂತೈತಿ.

ನಮ್ ಅಮ್ಮ ದೆವ್ರ್ನಗ ಬಹಳ ಭಕ್ತಿ ಅಯ್ತ್ರಿ ನೀವು ಹೋಗುತ್ ಬರಿ ದೇವ್ರನ್ನ ಮುತ್ತ್ ಬರ್ರಿ.